ಇದು ಒಂದು ಮನೆಯ ರೀತಿ ಇದ್ದು ಮುಂಭಾಗದಲ್ಲಿ ಒಂದು ಅಡಿಕೆ ತೋಟ ತೆಂಗಿನ ತೋಟಗಳಿದ್ದು ಮನೆಯ ಮುಂದೆ ಒಂದು ಕಾರು ಮತ್ತು ಅಡಿಕೆಯನ್ನು ಹಾಕಿದ್ದಾರೆ.

ಒಂದು ಮನೆ ಇದೆ ಅದರಲ್ಲಿ ಅದರ ಮುಂಬಾಗದಲ್ಲಿ ಕಾರು ನಿಂತಿದೆ ಅದು ಗ್ರೇ ಕಲರ್ ಕಾರು ಇದೆ .

ಚಾಮರಾಜನಗರ ಜಿಲ್ಲೆಯ ಚಿತ್ರವಾಅಗಿದ್ದು ಇಲ್ಲಿ ಕಾಣಿಸುತ್ತಿರುವುದು ಒಂದು ಆಫೀಸಿನ ಚಿತ್ರಣವಾಗಿದ್ದು .